ಕೆಂಪು ಮತ್ತು ನೀಲಿ ಬಣ್ಣದ ಕಾರ್ಪೆಟ್ ಕಾಣಿಸುತ್ತಿದೆ.

ಇಲ್ಲಿ ಸ್ಟ್ಯಾಚು ಕಾಣಿಸುತ್ತಿದೆ ಕೆಂಪೇಗೌಡನ ಸ್ಟ್ಯಾಚು ಕಾಣಿಸುತ್ತಿದೆ.

ಒಬ್ಬಳು ಹೆಂಗಸು ತಲೆಯ ಮೇಲೆ ಸೆರಗನ್ನು ಹಾಕಿದ್ದಾಳೆ.

ತೆಂಗಿನ ಮರಗಳು ಕಾಣಿಸುತ್ತಿವೆ ಬೆಂಚ್ ಗಳು ಕಾಣಿಸುತ್ತಿವೆ.